ನಾನೊಂದ್ ಕಲ್ ಒಗದೆ ನಿನ್ ಒಂದ್ ಕಲ್ಒಗದೆ ಅನ್ಕೊಂಡ್ ತಾಂಬ್ ಬಗಲಿಗೊಂದು ಗುಡ್ಡಾನೆ ಮಾಡ್ಕೊಂಬಿಡ್ತಾವೆ.

ಇದೆಂತದಪ್ಪ ಇದು ಹೊಸ ನ ಮನಿ ಹೋಗಣ ಅಂತ ಅದು ಶಾಮಿಲ್ ಇರದು.

ಆ ಊರಾಗ್ ನಿಂದ್ರಿಶೀ ಈ ಊರಾಗ್ ನಿಂದ್ರಿಶೀ ಮತ್ತು ನಿಲ್ಸ್ತಿರ್ತಾರ್ ಹೊರ್ತಾಗಿ ಎಲ್ಲಿ ತುಂಬಿಸ್ತಾರಂಗ್ ಕರ್ಕೊಂಡ್ ಹೋಗೋದಿಲ್ಲಾ ಬಸ್ ಕಂಡಾಕ್ಟರ್ .

ಇದು ನಮ್ಮ ಗಡಿಗಿ ಅಹ್ ಚನ್ನಪ್ಪ ಸರ್ಕಲ್ ಅಲ್ಲಾ ಇದನ್ನ ಯಾರ್ ಗಡಿಗಿ ಚನ್ನಪ್ಪ ಸರ್ಕಲ್

ರಾಯಲ್ ಸರ್ಕಲ್ ರಾಯಲ್ ಸರ್ಕಲ್ ರಾಯಲ್ ರಾಯಲ್ ರಾಯಲ್ ರಾಯಲ್ ಅಂದ್ರೆ ಸ--

ಈ ಥರಾ ದೊಡ್ಡ್ ದೊಡ್ಡ್ ಹೋಟೆಲ್ ಗಳಿಗೆ ಹೋದ್ರೆ ಕೊನೆಗೆ ದುಡ್ಡು ವೆಷ್ಟು ಹೊರತಾಗಿ ಅಲ್ಲಿ ಅಷ್ಟೋಂದು ಏನು ರುಚಿ ಇರಕಿಲ್ಲ.

ಅಹ್ ಪಾರ್ಕಿಗ್ ಹೋದ್ರೆ ಹುಡುರು ಆಟ ಆಡೋವು ಗೇಮ್ಸ್ ಗಳು ಇರ್ತಾವ.

ಖಾಲಿ ಆಗ್ತತ್ತೆ ಈಗ ಸೇಬ್ ಹಣ್ಣು ಅಂತ ಕೆಲಸ ಮಾಡ್ತತ್ತೆ ಸೇಬ್ ಹಣ್ಣು ಅದ್ರಿಂದ ನಾವ್ ದಿನ ಒಂದೊಂದ್ ಸೇಬ್ ಹಣ್ಣ್ ತಿನ್ಬೇಕು.

ಹುಷಾರು ಇರ್ಬೇಕ್ ಅಂದ್ರೆ ಅಷ್ಟು ಹುಷಾರು ನಾವ್ ಏನಾರ ಪಾಸ್ವರ್ಡ್ ಇಲ್ಲಾ ಏನಾದ್ರು--

ಕಚ್ ಸುರಿಬೇಕು ಅಷ್ಟೇ ಅವರಿಗೆ ಯಾರುನ್ನು ಒದ್ದೋವರು ಇದ್ರೆ ಗೊತ್ತಾಗ್ತಿತ್ತು ಓದ್ದೆ ಇರಲಾರ್ದೆ ಓದಿರಲಾರ್ದೆ ಇದ್ರೆ--

ರುಚಿ ರುಚಿ ಊಟ ಯಾರಿಗೆ ಇಷ್ಟ ಇರಲ್ಲಾ ಹೇಳ್ರಿ ಅದ್ರಲ್ಲು ಚಿಕನ್ ಬೇರೆ ಚಿಕನ್ ಅಲ್ಲಿ ಆದ್ರೆ ಎಷ್ಟ್ ಐಟಮ್ಸ್ ಮಾಡ್ತಾರೆ ಅಂದ್ರೆ ಚಿಕನ್ ಬಿರಿಯಾನಿ --

ಯಾವದಾನ ಹೋಟ್ಲು ಗಳಿಗೆ ಹೋಗಿರ್ತೀವಲ್ಲಾ ಅಲ್ಲಿ ಮುಂದೆ ಗಿಡಗಳು --